ನಾವು ಹಲವಾರು ಡೈನಿಂಗ್ ಟೇಬಲ್ ಗಳನ್ನು ಕಾಣಬಹುದು.

ಬಣ್ಣ ಬಣ್ಣದ ಟೈಲ್ಸ್ ಗಳು ನೋಡಬಹುದು.

ಹಾಗೂ ಪೂಜೆ ಮಾಡಲು ಇಲ್ಲಿ ಮುಂದುಗಡೆ ಹಲವಾರು ಸಾಮಗ್ರಿಗಳಿವೆ ಮತ್ತು ಇಲ್ಲಿ ಒಂದು ಟಿಫನ್ ಬಾಕ್ಸ್ ನಮಗೆ ಕಾಣುತ್ತಿದೆ ಮತ್ತು ಒಂದು ಗಂಟೆ ನೋಡಬಹುದು.

ಮತ್ತು ಇಲ್ಲಿ ಮನೆ ಮೇಲೆ ಎರಡು ಮೆಟ್ಟಿಲುಗಳನ್ನು ಸಹ ನಾವು ನೋಡಬಹುದಾಗಿದೆ.

ಮತ್ತು ಮೇಲ್ಗಡೆ ಛತ್ರಿಯು ಸಹ ನಮಗೆ ಕಾಣುತ್ತಿದೆ.

ಮತ್ತು ಛತ್ರಿಲಿ ಮೂರು ಲೈಟಿಂಗ್ಸ್ ಗಳನ್ನು ನೋಡಬಹುದು.

ಹಾಗು ಇಲ್ಲಿ ಹಲವಾರು ಬಗ್ಗೆ ದಿನಸಿಗಳನ್ನು--

ಈ ಚಿತ್ರದಲ್ಲಿ ನಾವು ಒಂದು ಸ್ಟೇಜ್ ಅನ್ನು ನೋಡಬಹುದು.

ಮತ್ತು ಇಲ್ಲಿ ಹಿಂದ್ಗಡೆ ಪೆಂಡಾಲ್ ಅನ್ನು ಹೊಡೆಸಿದ್ದಾರೆ.

ಮತ್ತು ಇದು ಒಂದು ಬುಕ್ ಸ್ಟಾಲ್ ಅಂಗಡಿ ಆಗಿದೆ.

ಹಾಗು ಕೆಲವು ಜನರು ಓಡಾಡುತ್ತಿರುವ ದೃಶ್ಯ ನೋಡಬಹುದು.

ಹಾಗು ಪಕ್ಕದಲ್ಲಿ ವಿಜಯವಾಣಿ ಒನ್ ಎಂಬ ಬೋರ್ಡನ್ನು ಬರೆದಿದ್ದಾರೆ ಮತ್ತು ಮಹಾಲಕ್ಷ್ಮಿ--

ಕಾಣಬಹುದು ಮತ್ತು ಇದು ಒಂದು ಅಂಗಡಿ ಆಗಿದೆ ಹಾಗು--

ಈ ಚಿತ್ರದಲ್ಲಿ ನಾವು ಒಂದು ಬಟ್ಟೆಯ ಅಂಗಡಿಯನ್ನು ನೋಡಬಹುದು ಮತ್ತು ಇಲ್ಲಿ ಹಲವಾರು ಬಗೆಯ--

ಗ್ರೂಪುಗಳಾಗಲ್ಲಿ ಹಾಗೂ ರೆಡಿಮೆಂಟ್ಸ್ ಆಗಲಿ ಕಾಣಬಹುದಾಗಿದೆ ಮತ್ತು ಇಲ್ಲಿ ದಾರಿಯುದ್ದಕ್ಕೂ ಡೈನಿಂಗ್ ಟೇಬಲ್ ಹಾಗು ಕುಳಿತುಕೊಳ್ಳಲು ಚೇರ್ ಗಳನ್ನು--

ಈ ಚಿತ್ರದಲ್ಲಿ ನಾವು ಒಂದು ಪಾರ್ಕ್ ಅನ್ನು--

ಈ ಚಿತ್ರದಲ್ಲಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಬೋಡ್ ಅನ್ನು ನೋಡಬಹುದು ಮತ್ತು ಇದು ಒಂದು ಬ್ಯಾಂಕ್ ಆಗಿದೆ ಮತ್ತು--

ಹಾಗೂ ಈ ನೀರಿನಲ್ಲಿ ಹಲವಾರು ಜನರು.

ಮತ್ತು ಹಚ್ಚ ಹಸಿರಾದಂತಹ ಗಿಡಮರಗಳನ್ನು ಸಹ ನಾವು ಕಾಣಬಹುದು ಹಾಗು ಈ ನೀರಿನ ಮೇಲೆ ಕೆಲವು ವಸ್ತುಗಳು ತೇಲಿ ಬಿಡುತ್ತಿದ್ದಾರೆ.

ನಾಲ್ಕು ಬೆಡ್ ಶೀಟ್ ಗಳನ್ನು ಕಾಣಬಹುದಾಗಿದೆ.

ಸ್ಟೂಲ್ ಮೇಲೆ ಒಂದು ಬಕೇಟನ್ನು ನೋಡ್ಬಹುದು ಮತ್ತು ಇಲ್ ಒಂದು ಸ್ವಿಚ್ ಬೋರ್ಡನ್ನು ಕಾಣಬಹುದಾಗಿದೆ ಹಾಗು ಒಂದು ಕಿಟಕಿಯು ಸಹ ಇದೆ.

ಈ ಚಿತ್ರದಲ್ಲಿ ನಾವು ಒಂದು ಟೈಯರ್ ಅಂಗಡಿಯನ್ನು ನೋಡಬಹುದು ಮತ್ತು ಇಲ್ಲಿ ಹಲವಾರು ಬಗೆಯ ಬ್ರಾಂಡೆಡ್ ಟೈರ್ ಗಳನ್ನು.

ರಾರ್ಚ್ಗಳು ಕಾಣುತ್ತಿವೆ ಹಾಗು ಇಲ್ಲಿ ಕೆಲಸಗಾರರು ಕೆಲಸ ಮಾಡುತ್ತಿರುವ ದೃಶ್ಯ --

ಇಲ್ಲಿ ಹಲವಾರು ಬಗೆಯ ಬ್ರಾಂಡೆಡ್ --

ಹಾಗು ಅಕ್ಕ ಪಕ್ಕದಲ್ಲಿ ಹಚ್ಚ ಹಸಿರು ಅಂತ ಗಿಡಮರಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಮೆಕಾನಿಕಲ್ ಅಂಗಡಿಯನ್ನು ನೋಡಬಹುದು ಮತ್ತು--

ಬಿದ್ದುಹೋಗಿದೆ ಮತ್ತು ಅಂದ್ರೆ ಬಿದ್ದುಹೋಗಿದೆ ಅಂದ್ರೆ ಬೀಳಿಸಿದ್ದಾರೆ ಮತ್ತು ಇಲ್ಲಿ ದೊಡ್ಡದಾದಂತಹ ಗಿಡಮರಗಳನ್ನು ಕಾಣಬಹುದು ಮತ್ತು ದೊಡ್ಡದಾದಂತಹ ಒಂದು ಪಾರ್ಕ್ ಸಹ ಇದೆ.

ಮತ್ತು ಇಲ್ಲಿಂದ ನೋಡಲು ಅಚ್ಚ ಹಸಿರಿನಂತಹ ಗಿಡ ಮರಗಳು ನಮಗೆ ಕಾಣುತ್ತಿವೆ ಮತ್ತು ಅಮೇಜಿಂಗ್ ಪ್ಲೇಸ್ .

ನೋಡಬಹುದಾಗಿದೆ ಮತ್ತು ಇಲ್ಲಿ ಒಂದು ಸ್ವಿಚ್ ಬೋರ್ಡ್ ಸಹ ಕಾಣಬಹುದಾಗಿದೆ.

ಒಂದು ಆಪರೇಷನ್ ಥಿಯೇಟರ್ ಅಂದ್ರೆ ಆಸ್ಪತ್ರೆಯನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಪ್ರತೀಕ ಜ್ಯುವೆಲ್ಲರ್ಸ್ ಎಂಬ ಬೋರ್ಡ್ ಅನ್ನು ಕಾಣಬೋದು ಮತ್ತು--

ಹಾಗು ಇಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಹೂವಿನ ಡಿಜನ್ ಸಹ ನಾವು ಇಲ್ಲಿ ನೋಡಬಹುದಾಗಿದೆ.

ಮತ್ತು ಇಲ್ಲಿ ಹಲವಾರು ಬಗ್ಗೆ ಔಷಧಿ ಬಾಟಲ್ಸ್ ಗಳನ್ನು.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

ನೋಡಬಹುದು ಮತ್ತು ಇಲ್ಲಿ ಅಂಗಡಿ ಒಳಗಡೆ ಹೋಗಲು ಮೆಟ್ಟಿಲುಗಳನ್ನು ಕಾಣಬಹುದು ಮತ್ತು ಪಕ್ಕದಲ್ಲೇ ಬಟ್ಟೆಯ ಅಂಗಡಿ ಸಹ ಇದೆ.